ಹಾ hello ರಿ ಹಾ ಚಾ ನಾಷ್ಟಾ ಎಲ್ಲಾ ಆತ್ರಿ? ಹ್ಮ್ ಚಾ ಅದು ಆತ್, ನಾಷ್ಟಾ ಈಗ ಮಾಡಬೇಕ.

ಏನಿಲ್ಲ ಕುಂತಿನಿ ನೋಡಾ movie ನೋಡಿ ಬಂದ್ನಿ ಮನ್ನೆ picture ಆ .

ವಿಜಯ ಸಂಕೇಶ್ವರದ picture ಅದ knowledge ಇದ ಅದ್ ಎಲ್ಲಾ ಅದ ಹೆಂಗ business ಅದ ಹೆಂಗ ಮಾಡ್ಬೇಕ್ ಅದ್ರ ರ್ಮ್ಯಾಗ ಐತಿ ಅದ ಮತ್ತ್ ಈ ವ್ಯವಹಾರ.

ಅನ್ನೋದನ್ನು ಅದರಾಗ ಎಲ್ಲಾ ತೋರಸ್ಯಾರ ಅದರ ಒಳಗ್ . ಹಾ ಅದು ಹೆಂಗ್ ಆದರ ಹೆಂಗ್ ಅಕ್ಕೆತಿ ಮನಿ ಇಂಗ್ ಬಿಟ್ರ ಹೆಂಗ್ ಅಂದ್ರ ಈಗ .

ಮತ್ತ್ ಯಾ~ ಯಾ~ ಯಾವಾದೋ ಒಂದ picture ಚೊಲೋ ಐತಿ ಅಲ್ರೀ ಕಾಂತಾರ? ನಾ ಹೋಗಿ ನಾ ಹೋಗಿದ್ದು ಬ್ಯಾರೆ ನೋಡಾಕ.

ಅದ ಕಾಂತಾರನ ನೋಡಾಕ್ ಹೋಗಿದ್ದು ಮತ್ತ್ ಗಾಡಿ ಹಚ್ಚಲಿತ್ ಅಂಥೇಳಿ ರೊಕ್ಕಾ ತೂಗೋತಾರ ಅಂತ ಹೇಳಿ ತುಗೊಂಡ್ರ ಐವತ್ ರೂಪಾಯಿ ಹೇಳಿ ನಾ ಮತ್ ಈಗ ಎದಕ್ಕ ಬಿಡೋದ್ ಅಂತ ಹೇಳಿ ಆತ್ ನೋಡ ವಿಜಯಾನಂದ ಅಂದ್ರ ಅದ್ ಎದಕ್ಕ್ ಐವತ್ತ ರೂಪಾಯ್ರಿ ಅವ ಕಾಂತಾರ picture ನೋಡಾಕ ಐವತ್ತ ರೂಪಾಯಿ ತಗೊಂಡ್ರಾ ಗಾಡಿ parking . ಇಲ್ಲ ಇಲ್ಲ parking ಐವತ್ ರೂಪಾಯಿ ಮತ್ತ್ ಈಗ ಐವತ್ ರೂಪಾಯಿ ಕೊಟ್ಟಿನ ಮತ್ತ್ ಅವ್ರಿಗ ಕಾಂತಾರ ಹೊಗೆತಿ ಅಂದ್ರ ನಿನ್ನೆ ಹೊಗೆತಿ ಮತ್ತ್ ಇವತ್ತ್ ಹೊಸಾದ ಬಂದೇತಿ ಅಂದ್ರ .

ಕರೆ ಕಾಂತಾರ picture ಅದು ಬಾಳ್ ಚೊಲೋ ಐತ್ರಿ. ಚೊಲೋ ಐತಿ ಕರೆ ಏನ ಮಾಡೋದ್ ನಮ್ಗ ಸಿಗ್ಲಿಲ್ಲ ಅದ last ಸಿಗಲಿಲ್ಲ. ಆ ಅಂದ್ರ ನಾ ಹೋಗಿದ್ದು ಬಿಡ್ರಿ ನಾವು ಒಂದ ಎರಡ್ಮೂರ್ ಸಲಾ ನೋಡಿದುರಿ ಅದನ್ನ simple story ನ ಐತಿನ ಕರೆ ಅದು . ಕರೆ ಇದು ಭಾರಿ ಐತಿ ವಿಜಯಾನಂದ ಆದರೆ ಹುಡುಗುರಿಗ ತಿಳವಳಿಕೆ ಬಗ್ಗೆ ಐತಿ ಅದ್. ಹ್ಮ್ ಅದು ಅದು ಭಾರಿ ಐತಿ ಬಿಡ್ರಿ. ಹಾ ತಿಳವಳಿಕೆ ಹೆಂಗ ಕೊಡಬೇಕು ಏನ .

ಅದ ಮ~ ಮುಂದಿನ ಯು~ ಯುವ ಪೀಳಿಗೆಗ ಇದ ಆಗ್ಲಿ ಅಂತ ತೋರಸಿದಾರು ಚೊಲೋ ಐತಿ picture . ಹಾ ಅದ ಎಲ್ಲಿ ಹುಡುಗುರ ಹೆಂಗ್ ಚೈನಿ ಮಾಡ್ತಾರ್ಲಾ ಹಿಂಗ್ ಅದರ ಮ್ಯಾಲ. ಅದು ರೀ ಮತ್ತ್ ಇದು ಕಾಂತಾರಾನು ಹಂಗ್ ಐತ್ರಿ ಅದ್ರಾಗ ದೈವದ ಬಗ್ಗೆ ಐತ್ರಿ ಅದ್. ಹಾ ನಾ ನೋಡಿಲ್ಲ ಅದ್ ಅದ್ರಾಗ. ಅಕಡೆ ಅದ್ ಪಂಜುರ್ಲಿ ದೇವರದಂತ್ ಅಂತ ಹೇಳ್ರಿ ಅದ್ ಅಕಡೆ ಎಲ್ಲಾ ಅದ್ರ ಬಗ್ಗೆನು ನಾ ಬಾಳ್ ಇದ್ ಅವರ್ ಅಂದ್ರ ದೇವರ್ ದೈವಾ ಅಂದಕೂಡಲೆ ಸ್ವಲ್ಪ ಇದ್ ಇದನ್ನ ಮಾಡ್ತಾರ ಅಲ್ರೀ ಹಂಗ್ ಇತ್ರಿ ಅಂದ್ರ ದೈವ ಅನ್ನೊದ ಐತಿ ಅನ್ನೋದ್ ಹಿಂಗ್ರಿ ಅದು picture ಭಾರಿ ಐತ್ರಿ ಅದು. ಮತ್ತ್ ಈಗ ಇದ್ picture ಒಂದ್ ಇದ್ release ಅಗೋಯ್ತ್ರಿ ನೋಡ್ರಲಾ ಮತ್ತ್ ನಾಳಿಗ. ಯಾವದ್ ಐತಿ? ಕಬ್ಜ? ಅದ್ರಾಗ್ ಹೀರೋ ಯಾರ್ ಅದಾರ?

ಹಾ ಉಪೇಂದ್ರ, ಸುದೀಪ, ಶಿವರಾಜ ಕುಮಾರ picture ನಾಳಿದ್ release ಐತ್ರಿ ಅದು ಅದು. ಹಾ ನೋಡಬೇಕ್ ತೂಗೋರಿ. ಹಾ ಅದು ಬಾಳ್ ಲ್ಯಾನ್ ಭಾಷೆದಾಗ ಮಾಡಿದಾರಿ ಅದ್ನ.

ಹ್ಮ್ ಎಲ್ಲಾ ಭಾಷೆದಾಗ ಮಾಡಿದಾರಿ ಅದ್ನ.

ನಾವು ಅದ್ನ ಇನ್ನ ನಾಳಿ ನೋಡಬೇಕ್ರಿ ಅದು ಅದು ಆ ಆ ವಿಜಯಾನಂದ ಒಂದ್ ನೋಡಿರ್ ನೀವ್ ಮತ್ತ್ ಬ್ಯಾರೆ ಯಾವ ನೋಡಿಲ್ರೀ? ಇಲ್ಲ ಇಲ್ಲ ನಾವ್ ಎಲ್ಲಿ ನೋಡ್ತಿವಿ ಈಗ ಜಾಸ್ತಿ ಅಂದ್ರ ಯಾವದರಾ ತಪ್ಪಿ ಚೊಲೋ picture ಇದ್ರ ಅಷ್ಟ ನೋಡಾಕ್ ಹೊಕ್ಕೆವಿ ಇಲ್ಲಾ ಅಂದ್ರ ಇಲ್ಲ ಇಲ್ಲಾ ಅಂದ್ರ ಇಲ್ಲ ಇದು ಈ picture ಗಳ ಹೆಂಗ್ರಿ ಹ್ಮ್ picture ಗೋಳ ಅಂದ್ರರಿ ಒಳ್ಳೆ ಅಲ್ಲಾ ಒಳ್ಳೆ ಕಥೆ ಒಳ್ಳೆ ಸಂದೇಶ ಇದ್ರ ನೋಡ್ತಾರ್ ಎಲ್ಲಾರು ಈಗ . ಒಂದ್ ಸ~ ಸಂದೇಶ ಇರ್ಬೆಕ್ ಒಂದ್ ನೋಡಿರ್ ಅದ್ರಿಂದ ಲಾಭ ಆಗಬೇಕ್ ಮಂದಿಗಿ ಅಂದ್ರ picture ಹಂಗು ಹಂಗು ಬರಾತಾವ್ರಿ ಈಗ picture ಅಂತೂ ಚೊಲೋ ಬರಾತಾವ ಬಿಡ್ರಿ ಈಗ ಹಾ ಎಲ್ಲಾ ಹಂಗ್ ಚೊಲೋ picture ಇದ್ರ ನೂರ ದಿನಾ ಓಡ್ತಾವು. ವಿಜಯಾನಂದ ನೋಡುದ್ ಐತಿ ಇದ ಐತಿ ಭಾರಿ .

ಏ ಅದ್ನ ನೋಡಿನ ಅಲ್ರೀ ನಾನು picture ಭಾರಿ ಐತ್ರಿ ಅದ್ ಆದ ಆರ ಹಂಗ್ ಅರ್ಧರ್ಧ ಮಂದಿ ಬಾಳ ನೋಡಿಲ್ರೀ ಅದ್ನ ಈಗ ಈಗಿನ ಮಂದಿಗೆಲ್ಲಾ ಬ್ಯಾರೇ ಬ್ಯಾರೇನ ಬೇಕ ಅಲ್ರೀ fight ಇವ ಬೇಕ್ರಿ ಇವ್ರಿಗೆ . ಇಲ್ಲಾ ಅಂತಾ ತಿಳುವಳ್ಕೆ ತುಗೋವರಿಗ ಭಾ~ ಭಾರಿ ಇದ ಐತಿ ಅದ್ ಆಂವ ಹೆಂಗ ಮಾಡಿದಾನಲಾ ಹಂಗ್ ಮಾಡಿ ತೋರಸಬೇಕ್ ಅಂತ ಹೇಳಿ ನಾವ ಮಾಡಿ ಮಾಡಿ. ನಾವು ಏನ ಮಾಡಬೇಕ ಅವನಗತೆ ದೊಡ್ಡವರಾದಿಂದ ಒಂದ್ ಒಂದ್ ಗಾಡಿ ಮ್ಯಾಲ ದೀಡ ನೂರ ಯ್ಯಾಡ ನೂರ ಗಾಡಿ ಆಕ್ಕಾವ ಅವ್ನು . ಆಗ್ತಾವ್ರಿಲಾ ಅದ್ ಹೆಂಗ ಹೆಂಗ ಸಾದ್ನಿ ಮಾಡಬೇಕನ್ನೋದು ತೋರಸ್ಯಾರ ಅವ್ರ ಏ ಅದ್ picture ಅಗದೀ ಚೊಲೋ ಐತಿ ಬಿಡ್ರಿ ಒಳ್ಳೆ ಸಂದೇಶನ ಐತಿ ನೋಡಿ ಬಿಳ್ಯಾವ್ರಿಗ ಚೊಲೋ ಐತಿ picture ಅದ್. ಹಾ ನೋಡಿ ಬೆಳಿಬೇಕ್ ಈಗ ಯಾವಗ್ಲೂ ಉಡಾಪಿಗತೆ ತಿರಗಾಡೊದು ಇದ್ ಮಾಡೋದು ಖರ್ಚ ಮಾಡೋದು. ಹಾ ಹೌದ್ರಿ ಚೊಲೋ ಐತಿ picture ಅದ್ ಆದ್ರೂ ಆದ್ರೂ ಅದ್ನು ಅದ್ನು ನೋಡಿದೆನಿ ಆದ ಆದಮೇಲ ಮತ್ತ್ ಕಾಂತಾರ ಒಂದ್ ಕಾಂತಾರ ಒಂದ್ ಅದ್ನು ಅದ್ನು ನೋಡಿದೇವ ನಾವ ಅದ್ಚೊಲೋ ಐತಿ picture ದೈವದ ಬಗ್ಗೆ ಐತಿ ಆಯ್ತ್ ಆಯ್ತ್ ಆಯ್ತ್ ತುಗೋರಿ.

ಹಾ ಹಾ, ನಾನ್ super ಆಗಿದ್ದೀನಿ, ನೀವ್ ಹೇಗಿದ್ದೀರಾ?

ಈಗ ಶಾಲೆಗೆ ಬಿಟ್ ಬಂದದಷ್ಟೇ ಈಗ .

ಮಕ್ಕಳದ್ದು ನೆನಪ್ ಬಂತಾ, ಅದಿಕ್ಕೆ ನಿಮ್ಗೆ call ಮಾಡ್ದೆ.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

ಹೌದಾ okay okay, ಅವ್ರಿಗೆ ಕಳಿಸಿ ಅಹ್ ಬಿಟ್ಟು ಬಂದದಷ್ಟೇ ಈಗ ಶಾಲೆಗಷ್ಟೇ ಈಗ ಮತ್ತೆ? ನಿಮ್ ಪ್ರಕಾರ ಹೇಗಿರ್ಬೇಕು ಮಕ್ಕಳು, ಅವ್ರ್ ಭಾವನೆಯೆಲ್ಲ ಹೇಗಿರ್ತದೆ? ಹೇಳ್ತೀರಾ? ಹೌದು ಹಾ, ಅಲ್ಲ ಎಲ್ಲ ಕಳ್ಸುವಾಗ ಸ್ವಲ್ಪ ಬೇಜಾರಾಗ್ತದೆ ಅವ್ರನ್ನ ಶಾಲೆಗೆ ಕಳಿಸ್ವಾಗ, ಅಹ್ first ಗೆ ಹೋಗ್ಲಿಕ್ಕೆ ಶುರು ಮಾಡಿದಷ್ಟೇ ಅಲಾ? ಆಗ ಅವ್ರಿಗೆಸ ಹೋಗ್ಲಿಕ್ಕೆ ಒಂತರ ಮುಜುಗರ ಆಗ್ತದೆ, ಹಾ ಹೋಗುದಾ ಬೇಡ್ವಾ, ಒಂದೊಂದಿನಕ್ಕೆ ಒಂದೊಂದು reason ಲ್ಲಾ ಕೊಡ್ತಾರೆ ಮಕ್ಳು. ಎಲ್ಲ ಹೀಗೆಲ್ಲ ಈಗ ಇದೆಲ್ಲ ಆಗಿದೆ ಅಲ್ಲಾ ಎಲ್ಲ TV ಯಲ್ಲಿ mobile ಲ್ಲ ನೋಡ್ತಾರೆ ಈಗ. ಒಂದಿವಸ ಅವ್ನಿಗೆ ತಲೆನೋವ್ ಅಂತ ಹೇಳ್ತಾನೆ ಸುಮ್ನೆ ಎಲ್ಲಾದ್ರೆ ನಾವ್ಹೊಗಿ test ಲ್ಲಾ ಮಾಡ್ತೇವೆ. ಆದ್ರೆ ಎಂತ ಇರುದಿಲ್ಲ ಒಂದ್ ದಿವ್ಸ ತಲೆನೋವ್ ಹೇಳ್ತಾನೆ ಒಂದ್ ದಿವ್ಸ ಹೊಟ್ಟೆ ನೋವ್ ಹೇಳ್ತಾನೆ. ಎಂತ ಎಂತೆಲ್ಲಾ ಹೇಳ್ತಾ ಹೇಳ್ತಾ ಬರ್ತಾನೆ, ಅಲ್ಲಿ ಮಕ್ಕಳೆಲ್ಲ ಅಲ್ಲಿ ಎಲ್ಲ ಇರ್ತಾರಲ್ಲಾ? ಹಾಗಾಗಿ ಅವ್ರೆಲ್ಲ ಅಲ್ಲಿ ಅಲ್ಲೆಲ್ಲ ಎಲ್ಲ ತಿಳ್ಕೊಂಡೆಲ್ಲಾ ಬರ್ತಾರೆ, ಎಂತ ಎಂತ ಮಾಡುವ ನಾಳೆ ಎಂತ ಸುಮ್ನೆ ಎಂತಕ್ಕೆ ರಜೆ ಮಾಡುವ, ಅದೆಲ್ಲಾ ನಾವ್ ಸ್ವಲ್ಪ ಸ್ವಲ್ಪ ನೋಡ್ತಾ ಇರ್ಬೇಕು, ಮಕ್ಕಳ್ ಹತ್ರ ನಾವ್ ಜಾಸ್ತಿ ಇದು ಮಾಡ್ಲಿಕ್ಕೆ ಅಹ್ friendly ಇರ್ಬೇಕು.

ಮಕ್ಕಳು ಶಾಲೆಗ್ ಹೋಗಿದ್ದನ್ನು ಹೋಗಿ ಅದನ್ನು ತಪ್ಪಿಸ್ಲೆಬಾರ್ದು.

ಅವ್ರುದು ಪ್ರಕಾರ ಏನ್ ಇರ್ತದೆ ಅಂದ್ರೆ, ಅವ್ರು ಹೇಗಿರ್ತಾರೆ ಅಂದ್ರೆ ಹ್ಮ್ ಆನೆ ನಡ್ಡಿದ್ದೇ ದಾರಿ ಆತರ ಇರ್ತದೆ ಅಂದ್ರೆ.

ಅವ್ರಿಗೆ ಮನೇಲಿ ಇದ್ರೂನು ಒಂದೇ ಶಾಲೆಗ್.

ನಾವ್ ಸ್ವಲ್ಪ ಇದು ಮಾಡ್ಬೇಕು, ಮತ್ತೆ ಅವ್ರು ಕೇಳಿದೆಲ್ಲ ಜಾಸ್ತಿಯಾಗಿ ನಾವು ಅಹ್ ಇದು ಮಡ್ಕೊಲ್ಲಿಕ್ಕೆ ಹೋಗ್ಬಾರ್ದು, ಹೀಗೆ ಕೇಳ್ತಾರೆ ಈಗ ಈಗೊಂದು ನಮಗೆ Lays ತೇಗ್ದುಕೊಡಿ ಅದು ಅಹ್ ಸ್ವಲ್ಪ ಅದನ್ನ avoid avoid avoid ಮಾಡ್ತಾ ಇರ್ಬೇಕು ನಾವು.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

ಜಾಸ್ತಿ ನಮ್ಮ ಜೀವನ ಶೈಲಿಗೆ ಅವ್ರು ಹೊಂದ್ಕೊಳಲ್ಲ.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

ಒತ್ತಡಕ್ಕೆ ಬೀಳ್ಬಾರ್ದು.

ಯಾವ್ದೇ ಅಹಂಕಾರ, ಭೇದ ಭಾವ, ಊಟ ತಿಂಡಿಗಳಲ್ಲಿ ಆಗಿರ್ಬೋದು, ಆಟಾಡೋದ್ರಲ್ಲಿ ಆಗಿರ್ಬೋದು ಹೊರಗಡೆ ಇರ್ಬೋದು.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

ನಮ್ಮ ಮನೆಗೆ ಹೇಗೆ ಅವ್ರು ಮಕ್ಕಾಳಾಗಿರ್ತ್ತಾರೆ, ಹಾಗೆನೆ ಊರಿಗೂ ದೇಶಕ್ಕೂ ಅವ್ರು ಮಕ್ಕಾಳಾಗಿರ್ತ್ತಾರೆ.

ಕನ್ನಡ medium ಹಾಕಿದ್ರ್ಯಾ, English medium ಹಾಕಿದ್ರ್ಯಾ ನೀವು?

ನಾವುಸಾ ಕನ್ನಡ medium ಮೆ ಹಾಕಿದ್ದು, ಈಗ ಕನ್ನಡ ಎಂತಕ್ಕೆ ಹೇಳಿ ಅಂದ್ರೆ ಈಗೊಮ್ಮೆ ಅಹ್ ಈಗ ಒಂದೆರಡನೆ class ಲ್ಲಿ English ಮಾತಾಡ್ಲಿಕ್ಕೆ ಕಳಿಸ್ತಾರೆ ಈಗ. ಈಗ ನಾವುಸಾ ನೋಡಿ, ನಾನು ಅಹ್ ಕಲ್ತತದ್ದುಸಾ ಕನ್ನಡ medium ಅಲ್ಲೇ ಅದ್ರುಸಾ ನಮ್ಗೆ ಒಂದೀಗ ದೇವ್ರ ದಯೆಯಿಂದ ನಮಗೆ ಸ್ವಲ್ಪ ಸ್ವಲ್ಪ English ಲ್ಲಾ ಬರ್ತದೆ, English ಲ್ಲೇ.

ಕನ್ನಡನೇ ಬೇಕು ಅಂತಲ್ಲಾ, ಎಲ್ಲನೂ ಬೇಕು.

ಹಾ ಆದ್ರೆ English ಲ್ಲಿದ್ರೆ ಖಾಲಿ English ಲ್ಲೇ ಹಿಂದೆ ಹೋಗ್ತಾರೆ, ಆಗ ಅವ್ರಿಗೆ ಇದು ಕನ್ನಡ.

ಹ್ಮ್ ನಾನ್ ಅವ್ನಿಗೆ, soldier ಮಾಡ್ಬೇಕಂತ ಇದ್ದೇನೆ ನಾನು.

ಆಯ್ತು ಅದೇ, ನಮ್ಮ ನಮ್ಮ.

ನಾವು ಅವ್ರಿಗೆ, ಅವ್ರಿಗೆ ನಾವು ಸ್ಪಂದಿಸಿ.

ಶಿಕ್ಷಣ ಎನ್ನೋದು ಜಗತ್ತನ ಬದಲಾಯಿಸುವ ಪ್ರಮುಖ ಅಸ್ತ್ರವಾಗಿದೆ ಎಂದು ನೆಲ್ಸನ್ ಮಂಡೇಲಾ ಅವ್ರು ಬಾಳ ಬಾಳ ಸರಿಯಾಗಿ ಮಾತ್ ಹೇಳಿದ್ದಾರ ಶಿಕ್ಷಣ ಎನ್ನೋದು ಒಂದ್ ವ್ಯಕ್ತಿಯ ನಮ್ದ್ ಒಂದ್ ವ್ಯಕ್ತಿ ಬೆಳವಣಿಗೆ. ಎಲ್ಲಿ ನಮ್ದ್ ಬಾಳ ಪ್ರಮುಖ ಪಾತ್ರ ಇರ್ತೆತಿ ಶಿಕ್ಷಣ ಶಿಕ್ಷಣದ್ದ. ಶಿಕ್ಷಣ ಕಲಿಯೊದ್ರಿಂದ ನಮ್ಗ್ ಬಾಳ ಆಹ್ ಉಪಯೋಗ ಆಕ್ಕೇತಿ ಮತ್ತ್ ಇದ್ರಲಿಂದ ಒಂದ್ ಒಂದ್ ವ್ಯಕ್ತಿ ಜ್ಞಾನವುಳ್ಳ ನಾಗರಿಕನಾಗ್ತಾನ ಮತ್ತ್ . ಶಿಕ್ಷಣ ಎನ್ನು ನಾವ್ ಶಿಕ್ಷಣವನ್ ಕಲತ್ರ ನಾವ್ ಇಡೀ ಸಮಾಜದ್ದು ಮತ್ತ್ ರಾಷ್ಟ್ರದ ಅಭಿವೃದ್ದಿಗೆ ನಾವ್ ಕೊಡುಗೆಗಳನ್ನ ನೀಡ್ತಿವಿ. ಮತ್ತ್ ಶಿಕ್ಷಣ ಮತ್ತ್ ಶಿಕ್ಷಣವು ಈ ಪ್ರಕೃತಿಯ ರಹಸ್ಯವನ್. ನಮ್ಗ್ ಬಿಚ್ಚಿ ಈಡಾಕ್ ಕೂಡಾ ಸಹಾಯ ಮಾಡ್ತೇತಿ. ಮತ್ತ್ ಇದ್ ಸಮ್ ನಮ್ಮ ಸಮಾಜದ್ ನಮ್ಮ ಸಮಾಜದ ಕೆಲಸ ನಾವ್ ಅರ್ಥ ಮಾಡಿಕೊಳ್ತೇವಿ. ಅದ್ರಿಂದ ಅದ್ ನಾವ್ ಶಿಕ್ಷಣದಿಂದ ಅದ್ರೋಳಗ ಸುಧಾರ~ಸುಧಾರ~ಸುಧಾರಕಗಳನ್ನ. ತರಸ್ತೆವಿ. ಮತ್ತ್ ಮತ್ತ್ ನಮ್ಗು ಅನುಕೂಲ್ ಮಾಡಿ ಕೊಡ್ತೈತಿ. ಶಿಕ್ಷಣ ಶಿಕ್ಷಣದಲ್ಲಿ ಜ್ಞಾನ, ಕೌಶಲ್ಯ, ತಂತ್ರ ಹಿಂತಾವ ಇನ್ನು ಬಾಳ ಮಾಹಿತಿಗಳನ್ನ ನಮ್ಗ್ ಒದಗಿಸಿ ನಮ್ಗ್ ಒದಗಿಸುವ ಮಹತ್ವ ಸಾಧನ ಆಗೇತಿ. ಮಹತ್ವದ ಸಾಧನ ಆಗೇತಿ ಇದು ಮತ್ತ್ ವ್ಯಕ್ತಿ ತಮ್ಮ ಕುಟುಂಬ ಮತ್ತ್ ಸಮಾಜ ರಾಷ್ಟ್ರದ ಕಡೆಗೆ ಇದ್ ನಮ್ ಇರುವ ಎಲ್ಲಾ ನಮ್ಮ ಹಕ್ಕುಗಳನ್ನ ಹ~ಹಕ್ಕುಗಳ್ ಹಕ್ಕುಗಳನ್. ಹಕ್ಕುಗಳನ್ನ ಮತ್ತ್ ಕರ್ತವ್ಯಗಳನ್ನ ನಮ್ಗ್ ತಿಳಿದ್ಕೊಳ್ಳಾಕ ಶಿಕ್ಷಣ ಸಹಾಯ ಆಗ್ತೇತಿ. ಮತ್ತ್ ನಾವ್ ನಮ್ಮ್ ಸುತ್ತ್ ಮುತ್ಲಿನ ಪ್ರಪಂಚ ನೋಡುವ ದೃಷ್ಟಿ, ದೃಷ್ಟಿಕೋನ ನಮ್ಗ್ ವಿಸ್ತಾರ್ಸಿ ಇನ್ನು ವಿಸ್ತಾರವಾಗಿ ನಾವ್ ನೋಡ್ಬಹುದ ಶಿಕ್ಷಣ. ಕಲಿಯುದ್ರಿಂದ ಶಿಕ್ಷಣ ನಮ್ಮ್ ಎಲ್ಲಾರ ಜೀವಂದಾಗ ಮತ್ತ್ ಸಮಾಜದಾಗ ಬಾಳ ಮುಖ್ಯ ಪಾತ್ರವನ್ನ ವಹಿಸ್ತೇತಿ ಮತ್ತ್ ಶಿಕ್ಷಣ ಅನ್ನೋದು ಬಾಳ ಮುಖ್ಯ ಪಾತ್ರವಹಿಸ್ತೇತಿ ಅನ್ನೋದು ಇನ್ನು ಬಾಳ ಜನರಿಗೂ ತಿಳಿದಿಲ್ಲಾ. ಅದಕ್ಕಾಗಿ ನಮ್ಗ್ ಅದಕ್ಕಾಗಿ ನಾವ್ ಜನರಿಗೆ ಶಿಕ್ಷಣದ ಬಗ್ಗೆ ಇನ್ನು ಅರಿವು ಮೂಡಸ್ಬೇಕ ಶಿಕ್ಷಣದ ಅಗತ್ಯ ಹೆಂಗ ಏನ್ ಐತಿ ಮಹತ್ವ ಅವ್ರಿಗ್ ನಾವ್ ಅವ್ರಿಗ್ ಅರ್ಥ ಮಾಡ್ಕೊಳ್ಬೇಕ ಅರ್ಥ ಮಾಡಿಕೊಳ್ಳಿಸ್ ಬೇ~ ಕೊಳ್ಳೋಕು ಬಾಳ. ನಮ್ಗ್ ಅಗತ್ಯ ಆಗೇತಿ. ಆದ್ರು ಈಗಿನ ಸಮಾಜೊಳಗ ಅಂತ್ರು ಶಿಕ್ಷಣ ಬಾಳ ಮುಖ್ಯ ಆಗೆತಿ ಮತ್ತ್ ಶಾಲೆ ಶಾಲೆಗಳಲ್ಲಿ ಮತ್ತ್ ಶಾಲೆಗಳಲ್ಲಿ ಆಹ್ ಶಿಕ್ಷಣವನ್ನ ನಾಲ್ಕ್ ಹಂತಗಳನ್ನಾಗಿ ಆಹ್ ವಿಭ~ ವಿಭಾಗಿಸಿದಾರ. ಮತ್ತ್ ಪ್ರತಿ ಹಂತವೂ ಪ್ರತಿ ವಿದ್ಯಾರ್ಥಿಗು ಬಾಳ ಮುಖ್ಯವಾದ ಬಾ~ ಕೊಡುಗೆಗಳನ್ನ ನೀಡ್ತೇತಿ. ಅದ್ರೊಳಗ ಮದ್ಲ ಶಾಲಾ ಪೂರ್ವ ಹಂತ, ಪ್ರಾರ್ಥಮಿಕ, ದ್ವಿತೀಯ ಹಂತ, ಹಿರಿಯ ಮಾದ್ಯಮಿಕ ಹಂತ ಹಂತಗಳು ಇರ್ತಾವ. ಶಿಕ್ಷಣದ ಶಿಕ್ಷಣದ ವಿವಿಧ ರೂಪಗಳು ಅದಾವ ಅದನ್ನ ವರ್ಗೀಕರಿಸಲಾಗೆತಿ ಅದ್ರಲ್ಲಿ ಔಪಚಾರಿಕ ಶಿಕ್ಷಣ ಮತ್ತ್ ಆಹ್ ಔಪಚಾರಿಕವಲ್ಲದ ಶಿಕ್ಷಣ ಅಂತ ಮತ್ತ್ ಅದ್ರೋಳಗ ಆಹ್ ಷಿ~ . ಅನೌಪಚಾರಿಕ ಶಿಕ್ಷಣ ಅಂತ ಇರ್ತಾವ. ಔಪಚಾರಿಕದಲ್ಲಿ ನಾವ್ ಒಂದ್ ಅದ್ ಅದನ್ನ course ಅಂತ ಹೇಳಿ ಒಂದ್ ಮಾಡ್ತೇವಲಾ ಅದ್ ಇರ್ತೇತಿ course ಇಲ್ಲಾ ವರ್ಗ ನಮ್ಮ ಕೌಶ್ಯಲ್ಯಗಳನ್ನ ನಾವ್ . ಔಪಚಾರಿಕ ಶಿಕ್ಷಣದಲ್ಲಿ ಕಲ್ತಿವಿ ಹ್ಮ ಮತ್ತ್ ಔಪಚಾರಿಕವಲ್ಲದ ಶಿಕ್ಷಣದೊಳಗ ನಾವ್ ನ~ ನಮ್ಮ ಸಮುದಾಯದ ಬಗ್ಗೆ, ಮತ್ತ್ ನಮ್ಮ ಸಂಸ್ಕೃತಿ ರಾಷ್ಟ್ರದ, ನಮ್ಮ ರಾಷ್ಟ್ರದ ಅಧಿಕಾ~ಅಧಿಕಾರಿತ ಕಾರ್ಯಕ್ರಮಗಳ ಬಗ್ಗೆ ನಾವ್. ವಾಸಿಸುವ ಸಮಾಜದ ಬಗ್ಗೆ ನಾವೆಲ್ಲಾ ಆಹ್ ಔಪ~ ಔಪಚಾರಿಕವಲ್ಲದ ಶಿಕ್ಷಣದೊಳಗ ಕಲಿತಿವಿ. ಅನೌಪಚಾ~ ಮತ್ತ್ ಅನೌಪಚಾರಿಕ ಶಿಕ್ಷಣ ಅಂತ ಇನ್ನು ಒಂದು ವರ್ಗೀಕರಿಸಲಾಗೆತಿ ಅದ್ರೋಳಗ ನಾವ್ ನಮ್ಮ ಜೀವನದಾಗ ನಾವ್. Daily ನಮ್ಮ್ ಜಿ~ ದೈನಂದಿನ ಜೀವನದ ಪಾಠಗಳನ್ನ ಅಲ್ಲಿ ಕಲಿತಿವಿ. ನಮ್ಮ ಅನುಭವಗಳನ್ನ ಮತ್ತ ಬೇರೆದವರ ಬೇರೆ ಜನರ್ದ ಅನುಭವಗಳ ಅವ್ರದ ಸ್ವಭಾವ ನಮ್ಮ ಸುತ್ತ ಮುತ್ತಲಿನ ಇರುವ ಪ್ರದೇಶಗಳ ಅಲ್ಲಿಂತ್ರ ನಾವ್. ಇನ್ತಾವ್ ಬಾಳ topics ನ ಕಲಿತಿವಿ. ಮತ್ತ್ ಶಿಕ್ಷಣ ಎನ್ನುದು ಎಲ್ಲರ್ಗು ಬಾಳ ಮುಖ್ಯ ಆಗೇತಿ ಪ್ರಾಮುಖ್ಯತೆ ಆಗೆತಿ. ಇದ್ರಲಿಂತ್ರ ನಾವ್ ಬಡ~ ಬಡತನವನ್ನ ನಿವಾರಿಸಬಹುದು. ಶಿಕ್ಷಣ ಬಡತನ ನಾವ್ ಶಿಕ್ಷಣ ಕಲಿಯೊದ್ರಿಂದ ಬಡತನವನ್ನ ದೂರ್ ಮಾಡ್ಬಹುದ್ ನಾವ್ ಕಲಿತ ಮುಂದ್ ನಾವ್ ಹೆಂಗ ಎಲ್ಲಾ ಎಲ್ಲಾರ್ಗು ನಾವ್ ಕಲತು ನಾವ್ ಕಲಿಯೊದ್ರಿಂದ ಅವಾಗ ನಾವ್ ಬ್ಯಾರೆದವ್ರಿಗು ಅರ್ತಾ ಮಾಡ್ಸಕೊಳಬಹುದ. ಯಾವ್ ಶಿಕ್ಷಣ ಕಲಿಯೊದ್ರಿಂದ ಏನ ಆಕ್ಕೇತಿ, ಎನಿಲ್ಲಾ ಅವ್ರಿಗು ನಾವ್ importance ಹೇಳ್ಬಹುದ್ ಶಿಕ್ಷಣದ ಮತ್ತ್ ನಾವ್ ಎನಾರ ಅಪರಾಧಾ ಆಗಿದ್ರೂ ನಮ್ಗ್ ಅದರ ಬಗ್ಗೆ ಅರಿವ ಆಕ್ಕೇತಿ ನಮ್ಗ್ ಶಿಕ್ಷಣ ಕಲತ್ರ. ಅದನ್ನ ನಾವ್ ತಡೆಗಟ್ಟಬಹುದಲ್ಲಾ. ಅದ್ ಅದ್ರಲಿಂದ ಶಿಕ್ಷಣ ನಮ್ಗ್ ಬಾಳ important ಐತಿ ಈಗಿನ ಜೀವನದಲ್ಲಿ. ಅಪರಾಧ ಮತ್ತ್ ಅದರ ಅಪರಾಧ ಆಗಿದ್ರೂ ಅದರ ಬಗ್ಗೆ ನಾವ್ ಏನು ಕ್ರಮಗಳನ್ನ ತುಗೋಬೇಕ ಇಂತಾವೆಲ್ಲಾ ಬಾಳ ನಾವ್ ಶಿಕ್ಷಣದಲ್ಲಿ ಕಲಿ ಕಲಿತೇವಿ. ನಮ್ದರೊಳಗ ಆತ್ಮವಿಶ್ವಾಸ ಇನ್ನು ಹೆಚ್ಚ ಆಗ್ತೆತಿ. ನಮ್ದರೊಳಗ ಆತ್ಮ ವಿಶ್ವಾಸ ಹೇ~ ಹೆಚ್ಚ ಆಕ್ಕೇತಿ. ನಾವ್ ಏನರ ನಮ್ಮ own ವ್ಯವಸಾಯವನ್ನ start ಮಾಡ್ಬಹುದ. ಬರೆ school college ಅಷ್ಟೇ ಅಲ್ಲಾ ನಾವ್ ನಮ್ಮ ಸ್ವಾವಲಂಬನೆ ಜೀವನವನ್ನಾಗಿ ನಾವು ಚಾಲೂ ಮಾಡ್ಬಹುದು.